ನಾವಿಲ್ಲಿ ನೋಡಬೋದು ಇಂಡಿಯನ್ ಕಾಫಿ ಬಾರ್ ಅಂತ ಇಟ್ಟಿದ್ದಾರೆ ಇದು ಒಂದು ಕಾಫಿ ಶಾಪ್ ಆದರೆ ಇದಕ್ಕೆ ಯೂನಿಕ್ ಆಗಿ ಕಾಫಿಬಾರ್ ಅಂತ ಹೆಸರಿಟ್ಟಿದ್ದಾರೆ.

ಆಸ್ ಯುಸುಅಲ್ ಆಗಿ ಬಾರ್ ಅನ್ನೋದು ಆಲ್ಕೋಹಾಲ್ ಇರೋ ಜಾಗನೇ ಬಟ್ ಇಲ್ಲಿ ಕಾಫಿಬಾರ್ ಅಂತ ಇಟ್ಟಿದ್ದಾರೆ ಇದರಿಂದ ನಾವು ತಿಳ್ಕೋಬೋದು ಕಾಫಿ ಅಡ್ದಿಕ್ಟ್ಸ್ ತರ ಸಹ ಇದ್ದಾರೆ ಅಂತ.

ಇದು ನಾವು ನೋಡೋಕೆ ಒಂದು ದೊಡ್ಡ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಮತ್ತೆ ತುಂಬಾ ರೂಮ್ಸ್ ಇದೆ ಮೇ ಬಿ ಇದು ರೆಸ್ಟೋರೆಂಟ್ ಅನಿಸುತ್ತೆ ತುಂಬಾ ವೆಹಿಕಲ್ಸ್ ಇದರ ಎದುರುಗಡೆ ಪಾರ್ಕ್ ಮಾಡಿದ್ದಾರೆ.

ಇದನ್ನ ಗ್ಯಾರೇಜು ಅಂತ ಯಾಕೆ ಹೇಳಬಹುದು ಅಂದ್ರೆ ಆ ವ್ಯಕ್ತಿ ಯುನಿಫಾರ್ಮ್ ನಲ್ಲಿ ಇರೋ ತರ ಕಾಣಿಸ್ತಾ ಇದೆ ಹಾಗು ಇದು ಓದು ಟಿ.ವಿ.ಎಸ್. ತರ ಕಾಣಿಸ್ತಾ ಇದೆ.

ಅದರಲ್ಲಿ ಏನಿದೆ ಅಂದರೆ ಒಂದು ಕೆನರಾ ಬ್ಯಾಂಕ್ ಅಂತ ಬೋರ್ಡ್ ಇದೆ ಯಾಕಂದ್ರೆ ಕೆನರಾ ಬ್ಯಾಂಕ್ ಗೊತ್ತಿದೆ ಅದು ಒಂದು ಬ್ಯಾಂಕ್ .

ಇಲ್ಲಿ ನಾವು ಏನು ನೋಡಬೋದು ಅಂದ್ರೆ ಪೆಟ್ರೋಲ್ ಬಂಕ್ ಲಿ ಬೋರ್ಡ್ ಇರುತ್ತೆ ನೋ ಸ್ಮೋಕಿಂಗ್ ಮೊಬೈಲ್ ಯೂಸ್ ಮಾಡಬಾರದು ಅಂತ ಇವರೆಲ್ಲ ಅದನ್ನು ಪರಿಪಾಲಿಸ್ತಾ ಇದ್ದಾರೆ.